ಗ್ಲಾಸ್ ಕೂಡ ಹಾಕಿದ್ದಾರೆ ಮತ್ತೆ ಇಲ್ಲಿ ಚಿಕ್ಕದು ಚಾಕಲೇಟ್ ಬಾಕ್ಸ್ ಗಳೆಲ್ಲ ಇಲ್ ಇಟ್ಟಿದ್ದಾರೆ ಟೇಬಲ್ ಮೇಲೆ. ಒಂದೇ ಒಂದು ಚೇರ್ ಕೂಡಾ ಇದೆ ಇಲ್ ಟಾಫಿ ಕೂಡ ಹಾಕಿದ್ದಾರೆ. ಫ್ಯಾನ್ ಇದೆ.

ಡಾ ಸುರೇಶ ಚಿಕ್ಕ ಮಕ್ಕಳ ತಜ್ಞರು ಅಂತಾ ಬೋರ್ಡು ಹಾಕಿದ್ದಾರೆ ಅದೇ ಬೋರ್ಡ್ ಅಲ್ಲಿ ಗಾಂಧಿ ಚೌಕ್ ದಾರವಾಡ --

ಅಂತ ಬರೆದಿದ್ದಾರೆ ಮತ್ತೆ ಇಲ್ಲಿ ಅಡ್ರೆಸ್ಸ್ ಎಲ್ಲ ಹಾಕಿದ್ದಾರೆ ಸಮಯ ಟೈಮ್ಸನ್ನ ಕುಡ ಹಾಕಿದ್ದಾರೆ ಇಸ್ಟ ಗಂಟೆಯಿಂದ ಇಸ್ಟ ಗಂಟೆಗೆ ಎಮ.ಬಿ.ಬಿ.ಎಸ್‌ --

ಸ್ಕ್ರೀನ್ ಕೂಡಾ ಕಾಣಿಸ್ತಿದೆ ವೈಟ್ ಕಲರು ಲೈಟ್ ಕೂಡಾ ಆನ್ ಆಗಿದೆ ಮತ್ತೆ ಇಲ್ಲಿ ಸುತ್ತಲೂ ಒಂದು ಕಾಲೌರ್ಫುಲ್ ಲೈಟನ್ನು ಆನ್ ಮಾಡಿದ್ದಾರೆ ಡೋರ್ ಕೂಡ ಓಪನ್ ಆಗಿದೆ ಒಂದು --

ಇಲ್ಲಿ ಕಫೋರ್ಡುಗಳನೆಲ್ಲಾ ಸೆಟ್ ಮಾಡಿದ್ದಾರೆ ಒಂದು ಫ್ಯಾನ್ ಕೂಡಾ ಇದೆ ಮತ್ತೆ ಇಲ್ಲೊಬ್ಬ ವ್ಯಕ್ತಿ ಕೂತಿದ್ದಾರೆ ಮತ್ತೆ ಇಲ್ಲೊಂದು ಬ್ಯಾನರ್ ಕೂಡಾ ಹಾಕಿದ್ದಾರೆ ಆಹ್ ಇಲ್ಲಿ ಟೇಬಲ್ ಎಲ್ಲಾ ವೈಟ್ ಕಲರ್ ಇದೆ .